ಇಂದಿನ ಮರಗಳನ್ನು ನಾವು ನೋಡಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಹಾಗೇ ಅವುಗಳ ಮಧ್ಯೆ ಒಂದು ದೇವರ ಫೋಟೋ ವನ್ನು ಹಾಕಿರುವುದನ್ನು ನಾವು ಕಾಣಬಹುದು.

ಹಾಗೆ ಅದರ ಮುಂದೆ ಸಾಕಷ್ಟು ರೀತಿಯಾದ ಭಕ್ತರು ಮಹಿಳೆಯರನ್ನು ನಾವು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ಪುಸ್ತಕಗಳನ್ನು ನಾವು ಕಾಣಬಹುದು.

ಮತ್ತು ಒಂದು ಬಾಗಲು ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ನಾಕು ರೀತಿಯಾದ ವ್ಯಕ್ತಿಗಳು ಇದರ ಮೇಲೆ ಒಂದು ಪೆಂಡಲ್ ಹಿಡಿದಿರುವ ದೃಶ್ಯವನ್ನು ಕಾಣಬಹುದು.

ಮತ್ತು ಇದರಲ್ಲಿ ಒಂದು ವಿದ್ಯುತ್ ಕಂಬವನ್ನು ನಾವು ನೋಡಬಹುದು.

ಅದರಲ್ಲಿ ಸಣ್ಣ ಸಣ್ಣ ಪುಟ್ಟ ಶಶಿ ಗಿಡ ಮರಗಳನ್ನು ನಾವು ಕಾಣಬಹುದು.

ಮತ್ತೆ ಇವುಗಳನ್ನು ಸಾಲಿನಂತೆ ಜೋಡಿಸಿದ್ದು ನಾವು ಇಲ್ಲಿ ಕಾಣಬಹುದು.

ಇದರಲ್ಲಿ ನಾಕ್ಐದು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು.

ಹಾಗೆ ಅದರಲ್ಲಿ ಒಬ್ಬ ಮಹಿಳೆ ಇರುವುದನ್ನು ನಾವು ನೋಡಬಹುದು.

ಇದು ಒಂದು ಆಫೀಸ್ ಅಥವಾ ಕಾಲೇಜಿ ನ ಮುಂಭಾಗದ ಆವರಣ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ದೂರದಲ್ಲಿ ಒಂದು ಡಿಪೋ ಇದ್ದು ಅದರ ಮೇಲೆ ಒಂದು --

ಹಾಗೆ ಇದರ ಸುತ್ತಲು ಕಾಂಪೌಂಡಿನ ವ್ಯವಸ್ಥೆ ಅಳವಡಿಸಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ರೋಡಿನ ದೃಶ್ಯವೆಂದು ನಮಗೆ ತಿಳಿಬರುತ್ತದೆ.

ಮತ್ತು ಇದರಲ್ಲಿ ಮೂರು ರೀತಿಯಾದ ಮಹಿಳೆಯರನ್ನು ನಾವು ನೋಡಬಹುದು.

ಮತ್ತು ಇದು ಒಂದು ತಗಡಿನ ಶೆಡ್ಡಿನ ಮತ್ತು ದೊಡ್ಡದಾದ ಬಿಲ್ಡಿಂಗ್ ಅನ್ನು ಒಳಗೊಂಡಿದೆ.

ಹಾಗೆ ಹಿಂದುಗಡೆ ಹಲವಾರು ರೀತಿಯಾದ ಚೇರು ಗಳನ್ನು ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಮತ್ತು ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ನೋಡಬಹುದು.

ಇದರಲ್ಲಿ ಒಂದು ಕೆಂಪು ಬಣ್ಣದ ಕಾರ ನ್ನು ನಾವು ಕಾಣಬಹುದು.

ಇದು ಒಂದು ಪಾರ್ಕ್ ಎಂದು ನಮಗೆ ತಿಳಿದು ಬರುತ್ತದೆ ಈ ಪಾರ್ಕಿ ನಲ್ಲಿ ಒಬ್ಬ ಮಹಿಳೆ ಕುಂತಿರುವ ದೃಶ್ಯ ನಾವು ಕಾಣಬಹುದು.

ಮತ್ತು ಅವುಗಳು ಮಯುತ್ತಿರುವ ದೃಶ್ಯವನ್ನು ನಾವು ನೋಡಬಹುದು.

ಇದು ಒಂದು ಕಾರ್ ಎಂದು ನಮಗೆ ತಿಳಿದು ಬರುತ್ತದೆ ಈ ಕಾರ್ ನೋಡಲು ವೈಟ್ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಮತ್ತು ಅವುಗಳು ನೋಡಲು ಒಂದೊಂದು ಒಂದೊಂದು ಆಕಾರದಲ್ಲಿ ಇದ್ದಾವೆ ಎಂದು ಹೇಳಬಹುದು.

ಹಾಗೆ ಇದರಲ್ಲಿ ಸಣ್ಣ ಮಕ್ಕಳು ಆಟಿಕೆ ಆಡುವ ಸಾಮಾನುಗಳನ್ನು ನಾವು ನೋಡಬಹುದು.

ಇದು ಒಂದು ರೋಡಿನಲ್ಲಿ ನಾಲ್ಕು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು .